ಬಂದು ಹೂವಿನ ಅಂಗಡಿ ಇದೆ ಈ ಹೂವಿನ ಅಂಗಡಿಯಲ್ಲಿ ಎಲ್ಲಾ ಹೂಗಳನ್ನು ಮಾರುತ್ತಾರೆ ಗುಲಾಬಿ ಚೆಂಡು ಸೇವಂತಿಗೆ ಸಂಪಿಗೆ ಇಂದು ಅವ್ರ್ ಮತ್ತು ಹಾರಗಳನ್ನುಕೂಡ ಮಾರಲ್ಲಾ--

ಇದು ಒಂದು ಮಸೀದಿಯಾಗಿದೆ ಈ ಮಸೀದಿಯಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅಂದರೆ ಅವರ ದೇವರಾದ ಅಲ್ಲನನ್ನು ಇವರು ಪ್ರಾರ್ಥನೆಯನ್ನು ಮಾಡುತ್ತಾರೆ.

ಇದು ಒಂದು ಹಾಸ್ಪಿಟಲ್ ನ ಚಿತ್ರಣ ಆಗಿರಬಹುದು ಅಥವಾ ಯಾವುದೇ ಒಂದು ಬಸ್ಟ್ಯಾಂಡ್ ಅಥವಾ ಏರ್ಪೋರ್ಟ್ ಕೂಡ ಆಗಿರಬಹುದು ಏಕೆಂದರೆ ಇಲ್ಲಿ --

ಈ ಕಾರು ತುಂಬಾ ಜಜ್ಜಿ ಬಜ್ಜಿಯಾಗಿದೆ ಈ ಕಾರನ್ನು ರಿಪೇರಿ ಮಾಡುವುದು ತುಂಬಾ ಕಷ್ಟವೂ ಕೂಡ ಇರುತ್ತದೆ. ಈ ವ್ಯಕ್ತಿಯು ಕಾರನ್ನು ರಿಪೇರಿ ಮಾಡುತ್ತಿದ್ದಾನೆ.

ಇದು ಒಂದು ಬಟ್ಟೆಯ ಅಂಗಡಿ ಯಾಗಿದೆ ಇಲ್ಲಿ ನಾವು ನೋಡುತ್ತಿರುವುದು ಹೆಣ್ಣು ಮಕ್ಕಳ ಬಟ್ಟೆಗಳು ನಮಗೆ ಅತಿ ಹೆಚ್ಚಾಗಿ ಕಾಣಿಸುತ್ತವೆ ಈ ಮುಸಲ್ಮಾನ ವ್ಯಕ್ತಿಯು ಫೋನನ್ನು ನೋಡುತ್ತಾ ಇದ್ದಾನೆ.

ಸುತ್ತ ಮುತ್ತಲು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತಿವೆ ಈ ಫೋಟೋ ಬ್ಲರ್ ಆಗಿದೆ ಆದ ಕಾರಣ ನಮಗೆ ಈ ರೀತಿ ಕಾಣಿಸುತ್ತಾ ಇದೆ.

ಶಾಲೇನೆ ಇರಬಹುದು ಅಥವಾ ಕಾಂಪ್ಲೆಕ್ಸ್ ಇರಬಹುದು ಎಲ್ಲರೂ ಒಗ್ಗಟ್ಟಾಗಿ ಕುಳಿತಿದ್ದಾರೆ ಛತ್ರಿಗಳನ್ನು ಸಹ ಹಿಡಿದುಕೊಂಡಿದ್ದಾರೆ ಇವರೆಲ್ಲರೂ ಮುಸಲ್ಮಾನರು--

ಇದು ಯುವಕರು ನೀರಿನಲ್ಲಿ ಈಜಾಡುತಿರುವಂತಹ ಸುಂದರ ದೃಶ್ಯವಾಗಿದೆ ನೀರು ಇಲ್ಲಿ ಹರಿದು ಬರುತ್ತಿದೆ ಇವರು ಕಾಲುವೆಗಳಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾರೆ ಅಂದರೆ ಈಜನ್ನು ಕಲಿಯುತ್ತಿದ್ದಾರೆ.

ಯಾವುದೇ ರೀತಿ ಅಪಾಯ ಆಗಬಾರದು ಎಂದು ಇದರ ಪಕ್ಕದಲ್ಲಿ ಒಂದು ರಸ್ತೆಯು ಇದೆ ಇದು ಸುಂದರವಾದ ಚಿತ್ರಣವಾಗಿದೆ.